ಇದರ ಹಿಂಬಾಗದಲ್ಲಿ ದೊಡ್ಡದಾದ ಗುಡ್ಡಗಾಡು ಪ್ರದೇಶವನ್ನು ನಮಗೆ ಕಾಣಲು ಸಿಗುತ್ತದೆ.

ಇದು ಹಚ್ಚ ಹಸಿರಿನಿಂದ ಕೂಡಿದ ಪ್ರದೇಶ ಎಂದು ನಾವು ಹೇಳಬಹುದು.

ಇದು ಒಂದು ಆಟೋ ದ ಶೋರೂಂ ಎಂದು ನಾವು ಹೇಳಬಹುದು ಇದರ ಮೇಲ್ಬಾಗದಲ್ಲಿ ಕೆಲವು ಆಟೋ ಗಳನ್ನು ನಾವು ಕಾಣಬಹುದು ಹಾಗು ಇದರಲ್ಲಿ ಲೈಟಿಂಗ್ ವ್ಯವಸ್ಥೆ--

ಜರಿಯಾಗಿ ಕಾಣಬಹುದು ಕೆಳಭಾಗದಲ್ಲಿ ಹಸಿರು ಬಣ್ಣದ ಮೆಸ್ಸನ್ನು ಹಾಕಿರುವುದನ್ನು ನಮಗೆ ತಿಳಿದುಬರುತ್ತಿದೆ.

ಇದು ಒಂದು ಕಾರಿನ ಹೋಗುತ್ತಿರುವ ದೃಶ್ಯದ ಫೋಟೋ ಎಂದು ಹೇಳಬೌದು.

ಇದು ಒಂದು ಗೇಟ್ ಇನ ಚಿತ್ರಣ ಎಂದು ನಮಗೆ ತಿಳಿದುಬರುತ್ತದೆ ಇಲ್ಲಿ ಸಿಲ್ವರ್ ಬಣ್ಣದ ಅಥವ ಕಬ್ಬಿಣದ ಗೇಟ್ ಗಳನ್ನು ನಾವು ಕಾಣಬಹುದು.

ಮೇಲ್ಗಡೆ ಲೈಟಿನ ವ್ಯವಸ್ಥೆಯನ್ನೂ ಅಳವಡಿಸಿದ್ದು ಈ ದೃಶ್ಯವೂ ನೋಡಲೂ ತುಂಬ ಸುಂದರವಾಗಿದೆ ಎಂದು ಹೇಳಬಹುದು ಹಾಗೂ ಅದರ ಹಿಂಬಾಗದಲ್ಲಿ ಕಿಟಕಿಗಳು ಮತ್ತು ಒಂದು ದೊಡ್ಡದಾದ ಬಾಗಿಲನ್ನು ನಾವು ಕಾಣಬಹುದು.

ಇದು ಒಂದು ಹೋಟೆಲ್ ಅಥವಾ ಬಾರ್ ಅಂಗಡಿಯ ಮುಂಭಾಗದ ದೃಶ್ಯ ಎಂದು ನಾವು ಹೇಳಬಹುದು ಇದರಲ್ಲಿ ಕೆಲವು ಯುವಕರು ಕುಳಿತುಕೊಂಡು ಊಟ ಮಾಡುತ್ತಿರುವುದನ್ನು ನಾವು ಕಾಣಬಹುದು.

ಹಾಗು ಇದರ ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಅಲವಡಿಸಿರುವುದನ್ನು ನಾವು ಕಾಣಬಹುದು ಹಾಗು ಬಲೂನ್ ಗಳನ್ನು ಅಳವಡಿಸಿರುವುದು ತುಂಬ ಸುಂದರವಾಗಿ ಕಾಣುತ್ತದೆ.

ಒಟ್ಟಾರೆಯಾಗಿ ಈ ದೃಶ್ಯವು ನೋಡಲು ತುಂಬ ಸುಂದರವಾಗಿದೆ ಎಂದು ನಾವು ಹೇಳಬಹುದು.

ಇದು ಒಂದು ಪಬ್ಲಿಕ್ ಗ್ರೌಂಡ್ ಅಥವಾ ಜಿಲ್ಲಾ ಕ್ರೀಡಾಂಗಣದ ದೃಶ್ಯ ಎಂದು ಹೇಳಬಹುದು ಇಲ್ಲಿ--

ಆಟಗಳು ನಡೆಯುತ್ತಿದೆ ಎಂದು ನಾವು ಹೇಳಬಹುದು ಇಲ್ಲಿ ಹಲವಾರು ಯುವಕರು ಮತ್ತು ಜನಗಳು ಮಕ್ಕಳು ಕುಳಿತುಕೊಂಡಿರುವುದನ್ನು ನಾವು ಕಾಣುತ್ತೆವೆ.

ಇಲ್ಲಿ ಹಲವು ವಿವಿಧ ರೀತಿಯ ವಸ್ತುಗಳು ಸಿಗುತ್ತವೆ ಎಂದು ಹೇಳಬಹುದು ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಅಳವಡಿಸಿದ್ದು ಒಟ್ಟಾರೆಯಾಗಿ ಈ ದೃಶ್ಯವು ಹಚ್ಚಹಸಿರಿನಿಂದ ಕೂಡಿರುವ ದೃಶ್ಯ ಎಂದು ನಮಗೆ ತಿಳಿದುಬರುತ್ತದೆ.

ಒಟ್ಟಾರೆಯಾಗಿ ಈ ದೃಶ್ಯವೂ ನೋಡಲು ತುಂಬ ಸುಂದರವಾಗಿದೆ ಎಂದು ಹೇಳಬಹುದು.

ಹಾಗೂ ಬೋರ್ ಹಾಕುವ ಮಷಿನ್ ನ ಇದೆ ಮತ್ತು ಬಿಳಿ ಬಣ್ಣದಲ್ಲಿ ಇದೆ ಎಂದು ಹೇಳುತ್ತೇವೆ ಇಲ್ಲಿ ಹಚ್ಚ ಹಸುರಿನ ಗಿಡ ಮರಗಳನ್ನ ಕಾಣಬಹುದು ಹಾಗೂ ಅದರ ಹಿಂಭಾಗನಲ್ಲಿ ದೊಡ್ಡ ದೊಡ್ಡದಾದ ಬಿಲ್ಡಿಂಗ್ ಗಳು ಮತ್ತು--

ಇದು ಒಂದು ಅಥರ್ ಎಂಬ ಅಂಗಡಿಯ ಮುಂಭಾಗದ ದೃಶ್ಯದ ಚಿತ್ರಣ ಎಂದು ನಾವು ಹೇಳಬಹುದು ಇದರ ಒಳಭಾಗದಲ್ಲಿ ಒಂದು ಬೈಕ್ ಶೋರೂಂ ಅನ್ನು ನಾವು ಕಾಣಬಹುದು ಹಾಗೂ--

ಹಾಗು ಇದರ ಮುಂಭಾಗದಲ್ಲಿ ಕೆಲವು ವ್ಯಕ್ತಿಗಳು ನಿಂತುಕೊಂಡಿರುವುದು ಮತ್ತು ಕೆಲವು ಬೈಕ್ ಗಳು ನಿಂತುಕೊಂಡಿರುವ ದೃಶ್ಯವನ್ನು ನಾವು ಕಾಣಬಹುದು.

ಇದು ಒಂದು ಟ್ರ್ಯಾಕ್ಟರ್ ಶಗಣಿಯ ಗೊಬ್ಬರ ತುಂಬಿಕೊಳ್ಳುವ ದೃಶ್ಯ ಎಂದು ನಾವು ಹೇಳಬಹುದು.

ಅದರ ಹಿಂಭಾಗದಲ್ಲಿ ಮತ್ತೊಬ್ಬ ವ್ಯಕ್ತಿ ಕುಳಿತುಕೊಂಡೊರುವುದನ್ನು ನಾವು ಕಾಣಬಹುದು.

ಇದು ಜಾತ್ರೆಯ ವೈಭನ್ನು ನೀಡುತ್ತದೆ ಎಂದು ನನಗೆ ತಿಳಿದು ಬರುತ್ತದೆ.

ತ್ತೆಗಳು ಸಿಗುತ್ತದೆ ಎಂದು ನಾವು ಇಲ್ಲಿ ಹೇಳುತ್ತೇವೆ.

ಇಲ್ಲಿ ಒಂದು ಕೆಂಪು ಬಣ್ಣದ ಸರ್ವೊ ದ--

ಕಬ್ಬಿಣದ ಗೇಟ್ ಅನ್ನು ನಾವು ಕಾಣಬಹುದು ಹಾಗೂ ಮೇಲ್ಭಾಗದಲ್ಲಿ ಒಂದು ಬೋರ್ಡ್ ಅನ್ನು ನಾವು ಕಾಣುತ್ತೇವೆ.

ಇದು ಒಂದು ಟೈರ್ ಶಾಪ್ ನ ಅಂಗಡಿ ಎಂದು ನಾವು ಹೇಳಬಹುದು ಇಲ್ಲಿ ವಿವಿಧ ರೀತಿಯ ಟೈರ್ ಗಳು ಮತ್ತು ಟೈರ್ ನ ಟ್ಯೂಬ್ ಗಳು ಸಿಗುತ್ತವೆ ಎಂದು ಹೇಳಬಹುದು ಇಲ್ಲಿ ಪ್ರತಿಯೊಂದು ಟೈರ್ ಗಳು--

ಹಾಗು ಇಲ್ಲಿ ವಸ್ತುಗಳನ್ನು ಸಾಲಿನಂತೆ ಜೋಡಿಸಿರುವುದನ್ನು ನಮಗೆ ಕಾಣಸಿಗುತ್ತದೆ ಒಟ್ಟಾರೆಯಾಗಿ ಈ ದೃಶ್ಯವು ನೋಡಲು ತುಂಬಾ ಸುಂದರವಾಗಿದೆ.

ರಸ್ತೆಯ ಮೇಲ್ಗಡೆ ಒಂದು ಬೈಕು ಒಂದು ಆರು ಮತ್ತು ಒಂದು ಆಟೋ ಹೋಗುತ್ತಿರುವುದನ್ನು ನಾವು ಕಾಣುತ್ತೇವೆ ಒಟ್ಟಾರೆಯಾಗಿ ಈ ಚಿತ್ರಣವು ನೋಡಲು ಸುಂದರವಾಗಿದೆ.

ಇಲ್ಲಿ ಒಂದು ದೊಡ್ಡದಾದ ವೇವ್ಸ್ ಎಂಬ ಬೋಡನ್ನು ನಾವು ಕಾಣಬಹುದು.

ಹಾಗು ಅಲ್ಲಲ್ಲಿ ಕೆಲವು ವ್ಯಕ್ತಿಗಳು ಜಿಮ್ ಮಾಡುತ್ತಿರುವುದನ್ನು ನಾವು ವೀಕ್ಷಿಸಬಹುದು ಈ ಚಿತ್ರವೂ ಒಟ್ಟಾರೆಯಾಗಿ ನೋಡಲು ತುಂಬ ಸುಂದರವಾಗಿದೆ.

ಈ ಅಂಗಡಿಯ ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಅಳವಡಿಸಿದ್ದು ಒಂದು ತಗಡಿನ ಶೆಡ್ಡ್ ಇನ ಆಕಾರದಲ್ಲಿದ್ದು--

ಇಲ್ಲಿ ಇಬ್ಬರು ಯುವಕರು ಕೆಲಸ ಮಾಡುತ್ತಿರುವ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ ಈ ಇಬ್ಬರು ಯುವಕರು ಕೆಂಪು ಬಣ್ಣದ ಶರ್ಟ್ ಮತ್ತು ತಲೆಗೆ ಒಂದು ಟೋಪಿಯನ್ನು ಹಾಕಿಕೊಂಡಿರುವುದನ್ನು ನಾವು ಕಾಣುತ್ತೇವೆ.

ಹಾಗು ಮೇಲ್ಭಾಗದಲ್ಲಿ ಗೋಡೆಯನ್ನು ಕೆತ್ತುತ್ತಿರುವ ದೃಶ್ಯವನ್ನು ನಾವು ವೀಕ್ಷಿಸುತ್ತೇವೆ.

ಇದರಲ್ಲಿ ಒಂದು ಕೆಂಪು ಬಣ್ಣದ ಕೊಡ ಮತ್ತು ಹಸಿರು ಬಣ್ಣದ ಬೈಕನ್ನು ನಾವು ಕಾಣಸಿಗುತ್ತದೆ ಒಟ್ಟಾರೆಯಾಗಿ ಈ ದೃಶ್ಯವನ್ನು ನೋಡಲು ತುಂಬ ಸುಂದರ--

ಮೇಲ್ಭಾಗದಲ್ಲಿ ಒಂದು ಶೋಕೆಸ್ ನ ರೀತಿಯಲ್ಲಿ ಲೈಟಿಂಗ್ ವ್ಯವಸ್ಥೆ ನಾವು ಕಾಣುತ್ತೇವೆ.

ಅದರ ಹಿಂಭಾಗದಲ್ಲಿ ಪಿಂಕ್ ಬಣ್ಣದ ಗೋಡೆಗಳನ್ನು ನಮಗೆ ಕಾಣಲು ಸಿಗುತ್ತದೆ.

ಇದು ಒಂದು ಹೂವಿನ ಅಂಗಡಿಗೆ ಮುಂಭಾಗದ ದೃಶ್ಯ ಎಂದು ನಾವು ಹೇಳಬಹುದು ಇಲ್ಲಿ ಹೂವಿನ ಹಾರಗಳನ್ನು ನಾವು ಕಾಣಬಹುದು ಇಲ್ಲಿ ಕೆಂಪು ಮತ್ತು.

ಇದರ ಮೇಲ್ಭಾಗದಲ್ಲಿ ಕಾರಿಡಾರ್ ನಲ್ಲಿ ಆಪಿಸ್ ಎಂದು ದೊಡ್ಡದಾದ ಬೋರ್ಡನ್ನು ನಾವು ಕಾಣುತ್ತೇವೆ ಹಾಗೂ ಇದರಲ್ಲಿ ಹಲವು ಕಂಬಗಳನ್ನು ನಾವು ಕಾಣುತ್ತೇವೆ.

ಇಲ್ಲಿ ಒಂದು ಕಬ್ಬಿಣದ ಗೇಟ್ ಅನ್ನು ಕಾಣಬೋದಾಗಿದೆ.

ಇದು ಒಂದು ಕಾರಿನ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಒಂದು ರಸ್ತೆಯಲ್ಲಿ ಕಾರು ನೆಡೆದುಕೊಂಡು ಹೋಗುತ್ತಿರುವುದನ್ನು ನಾವು ಕಾಣಬಹುದು.

ಒಟ್ಟಾರೆಯಾಗಿ ಈ ದೃಶ್ಯವನ್ನು ನೋಡಲು ತುಂಬಾ ಸುಂದರವಾಗಿದೆ.